ಹೆಲೊವರ್ಲ್ಡ್ ಇನ್ ಜಾವಾ ಒನ್ ಎಕ್ಲಿಪ್ಸ್ ಎಂಬ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಎಕ್ಲಿಪ್ಸ್ ನ ಉಪಯೋಗದಿಂದ ಜಾವಾ ದಲ್ಲಿ ಹೆಲ್ಲೊ ವರ್ಲ್ಡ್ ಎಂಬ ಪ್ರೊಗ್ರಾಮ್ ಅನ್ನು ಹೇಗೆ ಬರೆಯುವುದೆಂದು ಕಲಿಯಲಿದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಎಕ್ಲಿಪ್ಸ್ 370 ಹಾಗೂ ಉಬುಂಟು 1110 ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನಿಮ್ಮ ಸಿಸ್ಟಮ್ ನಲ್ಲಿ ಎಕ್ಲಿಪ್ಸ್ ಎಂಬುದು ಇನ್ಸ್ಟಾಲ್ ಆಗಿರುವುದು ಅನಿವಾರ್ಯವಾಗಿದೆ
ಹಾಗೂ ನೀವು ಎಕ್ಲಿಪ್ಸ್ ನಲ್ಲಿ ಫೈಲ್ ಅನ್ನು ಹೇಗೆ ರಚಿಸುವುದು ಅದನ್ನು ಹೇಗೆ ಸೇವ್ ಮಾಡುವುದು ಮತ್ತು ಹೇಗೆ ರನ್ ಮಡುವುದು ಎಂದು ತಿಳಿದಿರಬೇಕು
ಇಲ್ಲವಾದಲ್ಲಿ ಇದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಇಲ್ಲಿ ತೋರಿಸಿರುವ ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ
ಇಲ್ಲಿ ಕಾಣುವ ಜಾವಾ ಕೋಡ್ ನ ಪಂಕ್ತಿಯು ಹೆಲ್ಲೊ ವರ್ಲ್ಡ್ ಎಂಬ ಸಂದೆಶವನ್ನು ಪ್ರಿಂಟ್ ಮಾಡುತ್ತದೆ
ಈಗ ಇದನ್ನು ಎಕ್ಲಿಪ್ಸ್ ನಲ್ಲಿ ಪ್ರಯತ್ನಿಸೋಣ
Alt ಫ್2 ಒತ್ತಿ ಮತ್ತು ಕಾಣಸಿಗುವ ಡಯಲಾಗ್ ಬಾಕ್ಸ್ ನಲ್ಲಿ ಎಕ್ಲಿಪ್ಸ್ ಎಂದು ಟೈಪ್ ಮಾಡಿ Enter ಒತ್ತಿ
ವರ್ಕ್ಸ್ಪೇಸ್ ಲಾಂಚರ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಒಕ್ ಕ್ಲಿಕ್ ಮಾಡಿ ಈಗ ನಾವು ಎಕ್ಲಿಪ್ಸ್ ಇದೆ ಎಂಬುದನ್ನು ಹೊಂದಿದ್ದೇವೆ
ಈಗ ನಾವು ಹೊಸ ಪ್ರೊಜೆಕ್ಟ್ ಅನ್ನು ಸೇರಿಸೋಣ
ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನ್ಯೂ ಎಂಬಲ್ಲಿ ಪ್ರೊಜೆಕ್ಟ್ ಎಂಬುದನ್ನು ಆಯ್ಕೆಮಾಡಿ
ಪ್ರೊಜೆಕ್ಟ್ ಗಳ ಸೂಚಿಯಲ್ಲಿ ಜಾವಾ ಪ್ರೊಜೆಕ್ಟ್ ಎಂಬುದನ್ನು ಆಯ್ಕೆಮಾಡಿ ನಂತರ ನೆಕ್ಸ್ಟ್ ಎಂಬುದನ್ನು ಕ್ಲಿಕ್ ಮಾಡಿ
ಪ್ರೊಜೆಕ್ಟ್ ನೇಮ್ ಎಂಬಲ್ಲಿ ಡೆಮೊಪ್ರೊಜೆಕ್ಟ್ ಎಂದು ಟೈಪ್ ಮಾಡಿ
ದಯವಿಟ್ಟು ಗಮನಿಸಿ ಡೆಮೊ ಮತ್ತು ಪ್ರೊಜೆಕ್ಟ್ ಇವುಗಳ ನಡುವೆ ಸ್ಪೇಸ್ ಇಲ್ಲ ಮತ್ತು D ಹಾಗೂ P ಎಂಬುದು ದೊಡ್ಡ ಅಕ್ಷರದಲ್ಲಿದೆ
ಬಾಕ್ಸ್ ನ ಕೆಳಗಡೆ ಬಲಮೂಲೆಯಲ್ಲಿರುವ ಫಿನಿಶ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಡೆಮೊಪ್ರೊಜೆಕ್ಟ್ ಎಂಬುದೀಗ ರಚಿತವಾಯಿತು
ಈಗ ಪ್ರೊಜೆಕ್ಟ್ ಗೆ ಹೊಸ ಕ್ಲಾಸ್ ಅನ್ನು ಸೇರಿಸೋಣ
ಪ್ರೊಜೆಕ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ನ್ಯೂ ಎಂಬಲ್ಲಿ ಕ್ಲಾಸ್ ಎಂಬುದನ್ನು ಆಯ್ಕೆಮಾಡಿ
ಇಲ್ಲಿ ನೇಮ್ ಎಂಬಲ್ಲಿ ಡೆಮೊಪ್ರೊಗ್ರಾಮ್ ಎಂದು ಟೈಪ್ ಮಾಡಿ ಮತ್ತು ಮೆಥಡ್ ಸ್ಟಬ್ಸ್ ನಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಎಂಬುದನ್ನು ಆಯ್ಕೆಮಾಡಿ
ಬಾಕ್ಸ್ ನಲ್ಲಿ ಕೆಳಗಡೆ ಬಲಮೂಲೆಯಲ್ಲಿರುವ ಫಿನಿಶ್ ಬಟನ್ ಅನ್ನು ಕ್ಲಿಕ್ ಮಾಡಿ
ನಾವಿಲ್ಲಿ ಗಮನಿಸಬಹುದು ಡೆಮೊಪ್ರೊಜೆಕ್ಟ್ ಎಂಬುದು ಸೋರ್ಸ್ ಡೈರಕ್ಟರಿಯನ್ನು ಹೊಂದಿದೆ ಹಾಗೂ ಡೆಮೊ programಜಾವಾ ಎಂಬ ಹೆಸರಿನ ಫೈಲ್ ಅನ್ನೂಒ ಹೊಂದಿದೆ
ಏಕೆಂದರೆ ಜಾವಾ ದಲ್ಲಿ ಪ್ರತಿ ಕ್ಲಾಸ್ ಕೂಡಾ ಅದರ ಫೈಲ್ ನಲ್ಲೇ ಇರುತ್ತದೆ ಹಾಗೆಯೇ ಡೆಮೊ ಪ್ರೋಗ್ರಾಮ್ ಎಂಬ ಕ್ಲಾಸ್ ಕೂಡಾ ಡೆಮೊ ಪ್ರೋಗ್ರಾಮ್
ಜಾವಾ ಎಂಬ ಫೈಲ್ ನಲ್ಲೇ ಇದೆ
ಇಲ್ಲಿ ಎಡಿಟರ್ ಗೆ ಇರುವ ಜಾಗವು ತುಂಬಾ ಚಿಕ್ಕದಾಗಿರುವುದನ್ನು ನಾವು ನೋಡಬಹುದು
ಹಾಗಾಗಿ ಬೇರೆ ಪೋರ್ಟ್ಲೆಟ್ ಗಳನ್ನು ಮಿನಿಮೈಸ್ ಮಾಡುವುದರ ಮೂಲಕ ನಾವಿದನ್ನು ದೊಡ್ಡದಾಗಿಸೋಣ
ಇಲ್ಲಿ ಗಮನಿಸಿ ಈ ಪಂಕ್ತಿಯು ಎರಡು ಸ್ಲಾಶ್ ಗಳಿಂದ ಆರಂಭಗೊಳ್ಳುತ್ತದೆ ಅಂದರೆ ಈ ಪಂಕ್ತಿಯು ಕೇವಲ ಕಮೆಂಟ್ ಆಗಿದ್ದು ಇದು ಕೋಡ್ ನೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ
ನಾವು ಈ ಪಂಕ್ತಿಯನ್ನು ತೆಗೆಯೋಣ
ಹಾಗೆಯೇ ಸ್ಲಾಶ್ ಆಸ್ಟ್ರಿಕ್ಸ್ ಹಾಗೂ ಆಸ್ಟ್ರಿಕ್ಸ್ ಸ್ಲಾಶ್ ಗಳ ನಡುವೆ ಇರುವ ಎಲ್ಲವೂ ಕೂಡಾ ಕಮೆಂಟ್ ಗಳೆ ಆಗಿವೆ
ಹಾಗಾಗಿ ನಾವು ಈ ಕಮೆಂಟ್ ಗಳನ್ನೂ ತೆಗೆಯೋಣ
ಈಗ ಇಲ್ಲಿ ನಾವು ಕೋಡ್ ನ ಮುಖ್ಯವಾದ ಭಾಗವನ್ನು ಹೊಂದಿದ್ದೇವೆ
ನಾವೀಗ ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನು ಸೇರಿಸೋಣ
ಸಿಸ್ಟಮ್
ಇಲ್ಲಿ ಗಮನಿಸಿ ನಾವು ಟೈಪ್ ಮಾಡುತ್ತಿದ್ದಂತೆಯೇ ಎಕ್ಲಿಪ್ಸ್ ನಮಗೆ ಮುಂದಿನ ಎಲ್ಲಾ ಸಾಧ್ಯತೆಗಳನ್ನು ಸೂಚಿಸುತ್ತದೆ
ನಾವು ಕಮಾಂಡ್ ಅನ್ನು ನಾವೇ ಟೈಪ್ ಮಾಡೋಣ outಪ್ರಿಂಟ್ಲ್ನ ಬ್ರಾಕೆಟ್ ನಲ್ಲಿ ಕೋಟ್ ನ ಒಳಗೆ ಹೆಲೊವರ್ಲ್ಡ್ ಎಂದು ಟೈಪ್ ಮಾಡಿ
ಜಾವಾ ದಲ್ಲಿ ಪ್ರತಿ ಸ್ಟೇಟ್ಮೆಂಟ್ ಕೂಡಾ ಸೆಮಿಕೊಲನ್ ನಿಂದ ಕೊನೆಗೊಳ್ಳುತ್ತವೆ
ಹಾಗಾಗಿ ಸೆಮಿಕೊಲನ್ ಅನ್ನು ಸೇರಿಸೋಣ
ಈಗ ಇದು ಜಾವಾದಲ್ಲಿನ ಒಂದು ಸಂಪೂರ್ಣವಾದ ಹೆಲೊವರ್ಲ್ಡ್ ಪ್ರೊಗ್ರಾಮ್ ಆಗಿದೆ
ಸೇವ್ ಮಾಡಲು Ctrl S ಒತ್ತಿ
ರೈಟ್ ಕ್ಲಿಕ್ ಮಾಡಿ ಅಲ್ಲಿ ರನ್ ಎಎಸ್ ಮತ್ತು ಜಾವಾ ಅಪ್ಲಿಕೇಶನ್ ಎಂಬುದನ್ನು ಒತ್ತಿ ಕೋಡ್ ಅನ್ನು ರನ್ ಮಾಡಿ
ನಾವೀಗ ಔಟ್ಪುಟ್ ಕನ್ಸೋಲ್ ನಲ್ಲಿ ಹೆಲೊವರ್ಲ್ಡ್ ಎಂಬ ಸಂದೇಶವು ಪ್ರಿಂಟ್ ಆಗಿರುವುದನ್ನು ನೋಡುತ್ತೇವೆ
ಈಗ ನಾವು ವರ್ಲ್ಡ್ ಎಂಬುದನ್ನು ಜಾವಾ ಎಂದು ಬದಲಾಯಿಸೋಣ
Ctrl S ಒತ್ತಿ ಸೇವ್ ಮಾಡಿ ಹಾಗೂ ರನ್ ಮಾಡಿ
ನಾವೀಗ ಹೆಲ್ಲೊ ಜಾವಾ ಎಂಬ ಸಂದೇಶವು ಪ್ರಿಂಟ್ ಆಗಿರುವುದನ್ನು ನೋಡಬಹುದು
ನಾವೀಗ ಕೋಡ್ ನ ಪ್ರತಿ ಭಾಗವು ಏನನ್ನು ಮಾಡುತ್ತದೆ ಎಂಬುದನ್ನು ತಿಳಿಯೋಣ
ಮೊದಲನೇಯ ಪಂಕ್ತಿಯು ಕ್ಲಾಸ್ ನ ಹೆಸರು ಡೆಮೊಪ್ರೊಗ್ರಾಮ್ ಎಂದೂ ಹಾಗೂ ಅದು ಪಬ್ಲಿಕ್ ಕ್ಲಾಸ್ ಎಂದೂ ತಿಳಿಸಿಕೊಡುತ್ತದೆ
ಎರಡನೇಯ ಪಂಕ್ತಿಯು ಇದೊಂದು ಮೈನ್ ಮೆಥಾಡ್ ಆಗಿದೆಯೆಂದು ತಿಳಿಸುತ್ತದೆ
ಅಂದರೆ ಈ ಮೆಥಡ್ ನಿಂದ ಜಾವಾದಲ್ಲಿ ನಿರ್ವಹಣೆಯು ಆರಂಭವಾಗುತ್ತದೆ
ನಮಗೆಲ್ಲರಿಗೂ ಗೊತ್ತಿರುವಂತೆ ಇದು ಪ್ರಿಂಟ್ ಸ್ಟೇಟ್ಮೆಂಟ್ ಆಗಿದೆ
ಹೀಗೆ ನಾವು ಜಾವಾ ದಲ್ಲಿ ಹೆಲೊವರ್ಲ್ಡ್ ಪ್ರೊಗ್ರಾಮ್ ಅನ್ನು ಬರೆಯುತ್ತೇವೆ
ಈಗ ನಾವು ಈ ಪಾಠದ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಹೆಲೊವರ್ಲ್ಡ್ ಪ್ರೊಗ್ರಾಮ್ ಅನ್ನು ಹೇಗೆ ಬರೆಯುವುದು ಮತ್ತು ಕೋಡ್ ನ ಪ್ರತಿಯೊಂದು ಭಾಗವು ಏನನ್ನು ಸೂಚಿಸುತ್ತದೆ ಎಂಬುದನ್ನು ಅರಿತೆವು
ಈ ಟ್ಯುಟೋರಿಯಲ್ ನ ಅಭ್ಯಾಸಕ್ಕಾಗಿ ನೀವು ಗ್ರೀಟ್ ಎಂಬ ಹೆಸರಿನ ಜಾವಾ ಕ್ಲಾಸ್ ಅನ್ನು ರಚಿಸಿ ಹಾಗೂ ಔಟ್ಪುಟ್ ನಲ್ಲಿ ಪ್ರೋಗ್ರಾಮ್ ಸಕ್ಸೆಸ್ಫುಲ್ ಎಂದು ಬರುವಂತೆ ಪ್ರೊಗ್ರಾಮ್ ಬರೆಯಿರಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು spoken tutorialorgWhat is a Spoken Tutorial ಎಂಬ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು